ಇದು ಹೊಸ ಮನೆ ಕಟ್ತಾ ಇದ್ದಾರೆ ಅನ್ಸುತ್ತೆ ಸುಮಾರು ವಸ್ತುಗಳನ್ನು ಹಾಕಿ ಇಟ್ಟಿದಾರೆ.

ಇದು ಯಾವುದೊ ಒಂದು ಮನೆ ಮಾಡುವ ಮಾಳಿಗೆ ಅಂತ ಕಾಣ್ಸುತ್ತೆ ಒಂದ ಮನೆ ಇರ್ಬಹುದು ಇಲ್ಲ ಅಂಗಡಿ ಇರಬಹುದು.

ಕಲ್ಲು ಮಣ್ಣು ಅದರ್ಗಳ ಮೇಲೇನೆ ಇದೆ ಬಾತ್ ಕೋಳಿ ಯಾವಾಗ್ಲೂ ನೀರಲ್ಲಿರತ್ತೆ ಇದು ನೋಡಿದ್ರೆ ಕಲ್ಲು ಮಣ್ಣಲ್ಲಿ ಇದೆ ಇಂಥ ಬಾತ್ಕೋಳಿ ಅಂತಂದ್ ದೇವ್ರಿಗೇ.

ಇದು ಕಾರು ಅಂದ್ರೆ ವಾಹನ ಒಂದು ಚಲಿಸುವಂಥ ವಾಹನ ಹಾಳಾಗಿದೆ ಮುಂದ್ಗಡೆ --

ಅಲ್ಲಿ ದುಡ್ಡನ್ನೆಲ್ಲ ಇಡ್ತಾರೆ ಆತರ ಕೆಂಪು ಕಲರ್ ಇದೆ ಇದು.

ಕಲರ್ ಈ ಕಡೆದು ಒಂದು ಬಣ್ಣ ಹಸಿರು ಬಣ್ಣ ಹಸಿರಲ್ಲ ತಪ್ಪಾಯ್ತು ನೀಲಿ ನೀಲಿ ಬಣ್ಣದ್ದು ಇದು --

ಸ್ವಲ್ಪ ಜನ ಮಕ್ಕಳು ಕುತ್ಕೊಂಡಿದ್ದಾರೆ ಆಟ ಆಡ್ತಿದ್ದಾರೆ ಅನ್ಸುತ್ತೆ ಕ್ರಿಕೆಟ್ ಅಡ್ತ ಇರಬಹುದು ಮೋಸ್ಟ್ಲಿ --

ಇರ್ಬಹುದು ನಂಗ್ ಗೊತ್ತಿಲ್ಲ ಆಮೇಲೆ ಇನ್ ಕೆಲವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ಸೈಕಲ್ ಹಿಡ್ಕೊಂಡಿದ್ದಾನೆ ಸುಮಾರ್ ಜನ ನಿಂತ್ ಕೊಂಡಿದ್ದಾರೆ --

ರಾಶಿ ರಾಶಿ ಜನರು ಇದ್ದಾರೆ ನೋಡೋಕೆ ಅಂತಾನೆ ಬಂದಿದ್ದಾರೆ ಅನ್ಸುತ್ತೆ.

ನನ್ನ ಅನಿಸಿಕೆ ಏನೋ ಒಂದ್ ಕಟ್ಟಕೆ ಅಂತಾನೆ ಇರೋದು ಅನ್ಸುತ್ತೆ ಬೆಳಕಿಗೋಸ್ಕರ ಅಲ್ಲಿ ಬಲ್ಬ್ ಅನ್ನು ಇಟ್ಟಿದ್ದಾರೆ-

ಏಳು ಜನ ಮಕ್ಕಳು ಕೆಲಸಗಳ ಮಾಡ್ತಾ ಇದ್ದಾರೆ ಒಬ್ಬ ಪೇಪರ್ನ ಮೇಲೆ ಎತ್ತಿ ಇಟ್ಕೊಂಡಿದ್ದಾನೆ ಇನ್ ಕೆಲವ್ರೆಲ್ಲ ಕೆಳಗಡೆ ತಗೊಂಡಿದ್ದರೆ ಇನ್ನೊಬ್ಬ ಏನೋ ಮಾತಾಡ್ತಾ ಇದ್ದಾನೆ-

ಇದು ನೀರಲ್ಲಿ ಆಟ ಆಡೋಕೆ ಅಂತ ಏರ್ಪಡಿಸಿರುವಂತಹ ಒಂದು ಜಾಗ ಇಲ್ಲಿ --

ಒಂದು ಗೋಡೆ ಇರ್ಬಹುದು ಅಥವಾ ಅದು ಬಾಗಿಲು ಇರ್ಬಹುದು ಚಿಲಕ ವಿಲ್ಲದ ಬಾಗಿಲು ಈ ಕಡೆ ಏನಾದ್ರು ಇನ್ನೊಂದು ಸ್ವಲ್ಪ --

ಇದನ್ನ ಇಂಗ್ಲಿಷ್ ಅಲ್ಲಿ ಆಫೀಸ್ ಅಂತ ಹೇಳತಾರೆ ಇದು ಆಫೀಸ್ ಕೂಡ ಇರ್ಬಹುದು ಅಥವಾ ಬೇರೆ ಏನಾದ್ರು ಕಾರ್ಯಾಲಯ ತರದ್ ಇರ್ಬಹುದು.

ಹಳದಿ ಬಣ್ಣದ ಬಲೂನ್ ಗಳಿಂದ -

ಇದು ನೋಡೋದಿಕ್ಕೆ ಕದರಿ ದೇವಸ್ಥಾನದ ತರ ಕಾಣ್ತಾಯಿದೆ ಅದೆ ಇರ್ಬೇಕು ಮೇಲ್ಗಡೆ ಉದ್ದಕ್ಕೆ ಒಂದು --

ಈ ದೇವ್ರದು ಜಾತ್ರೆ ಎಲ್ಲ ನಡಿಬೇಕಾದ್ರೆ ಏನಾದ್ರು ಒಂದು ಇದು ಇಟ್ಟಿರ್ತಾರೆ ಅದಕ್ಕೆ ಏನಾದ್ರು ಹಾಕಿ ಎಲ್ಲ ಮಾಡಿರ್ತಾರೆ --

ಇಲ್ಲಿ ಬರೀ ಕ್ರಿಕೆಟ್ ಆಡೋದು ಹೆಚ್ಚಿನ ಅಂಶ.

ಕಡೆ ಅಲ್ಲಿ ಯಾವನೋ ಒಬ್ಬ ಬ್ಯಾಟ್ ಹಿಡ್ಕೊಂಡು ಬಿಟ್ಟಿದಾನೆ.

ನೆಲಕ್ಕೆ ಪೈಂಟ್ ಹೊಡಿತಾ ಇದ್ದಾರೆ ಅಥವಾ ಅದು --

ಕೆಲವೊಂದು ನೀಲಿ ಹಳದಿ ಚೇರ್ ಗಳೆಲ್ಲ ಇದ್ದವೇ ಇದ್ರಲ್ಲಿ-

ಆಹ್ಹ್ ಹಳದಿ ಅಥವಾ ಹಸಿರು ಬಣ್ಣದ್ದು ಮನೆ ಆಗಿದೆ ದೊಡ್ಡು ಮನೆ .

ಚಿನ್ನದ ಬಣ್ಣದಲ್ಲಿ ಅಹ್ ಅಲಂಕಾರ ಗೊಳಿಸಿದ್ದಾರೆ ಹಾಗೆ ಅಕ್ಕ ಪಕ್ಕದಲ್ಲಿ ಗಿಡ ಮರ ಎಲ್ಲ ಕೂಡ ಇದೆ.

ಆ ಮಾಡುವೆ ಅಥವಾ ಏನೆ ಸಮಾರಂಭಗಳು ನಡೀತಾ ಇರಬಹುದು ಕೆಲವೊಂದು ಇದ್ದಾರೆ.